ಇದು ಒಂದು ರೆಸ್ಟೋರೆಂಟಲ್ಲಿ ಕಂಡುಬರುವಂತಹ ದೃಶ್ಯ.

ಇದು ಆಂಧ್ರಪ್ರದೇಶ ಬಸ್ ಸ್ಟ್ಯಾಂಡ್ ದೃಶ್ಯ.

ಲೆಫ್ಟ್ ಸೈಡ್ ಡೋರನ್ನು ಒಬ್ಬ ಮನುಷ್ಯ ತೆಗ್ದು ಕ್ಲೀನ್ ಮಾಡುತ್ತಿದ್ದಾನೆ ಏ--

ಹಿಂದುಗಡೆ ಡಿಕ್ಕಿ ಬಂದ್ ಬಿಟ್ಟು ಓಪನ್ ಆಗಿದೆ.

ಈ ದೃಶ್ಯ ಇಂಡಿಯನ್ ಪೋಸ್ಟ್ ಬಿಲ್ಡಿಂಗ್ ಅಲ್ಲಿ ಕಂಡು ಬರುವಂತ ದೃಶ್ಯ.

ಹೋಂಡಾ ಸಿಟಿ ಕಾರ್ ನೇಮ್ ಪ್ಲೇಟ್ ಬಂದು ಎರೆಸ್ ಆಗಿದೆ.

ಡ್ರೈವರ್ ಸೀಟ್ ಡೋರ್ ಬಂದ್ಬಿಟ್ಟು ಓಪನ್ ಆಗಿದೆ.

ರೈಟ್ ಸೈಡಲ್ಲಿ ರೆಡ್ ಕಲರ್ ಕಾರು ಲೆಫ್ಟ್ ಸೈಡಲ್ಲಿ ಆಕ್ಟಿವಾ ಗಾಡಿ ನಿಂತಿದೆ.

ಮುಂದ್ಗಡೆ ಶೆಟ್ರು ಯಾರು ಒಬ್ರು ಮನುಷ್ಯರೂ ಈ ದೃಶ್ಯದಲ್ಲಿ ಕಂಡು ಬರುವುದಿಲ್ಲ.

ಇದ್ರಲ್ಲಿ ಎರಡು ಗಿಡಗಳನ್ನು ನಾವು ಕಂಡು ಬರುತ್ತೇವೆ.

ಇದರಲ್ಲಿ ಒಂದು ಹೋಂಡಾ ಸಿಟಿ ಕಾರು ಒಂದು ವರ್ನ ಕಾರು .

ಫುಲ್ ಕ್ಲಿನಿನೆಸ್ ಮೆಂಟೇನ್ ಮಾಡಿದರೆ ಸೆಂಟ್ರಲ್ಅಲಿ ಗಾರ್ಡನಿಂಗ್ಫೈಲು ಲೈಟಿಂಗ್ ನಿಂದ ತುಂಬಿದೆ.

ಒಂದು ಅಟೆಂಡರ್ ಏನ್ ಬೇಕ್ ಅಂತ್ ಕೇಳುವುದನ್ನು ನಾವು ಇಲ್ಲಿ ನೋಡಬಹುದು.

ಅದರಲ್ ಒಂದ್ ಕ್ಯಾಬಿನ್ ಅಲ್ ಒಬ್ರು ಜೆಂಟ್ಸ್ ಕೂತ್ಕೊಂಡು ಕೆಲ್ಸ ಮಾಡುತ್ತಿರುವುದು ನೋಡ್ಬೋದು.

ಅಲ್ ವಾಟರ್ ಬಾಟಲ್ ಅನ್ ನೋಡ್ಬೋದು ಆದ್ರೆ--

ಒಂದು ಶಾಪಿಂಗ್ ಸೆಂಟ್ರಲ್ಲಿ ಗರ್ಲ್ಸ್ ಚಿಕ್ ಮಕ್ಕಳಿಗೆ ಫ್ರೋಕ್ಸ್ ಮತ್ತು ಬಟ್ಟೆಗಳನ್ನು ಇಲ್ಲಿ ಶೋ ಮಾಡಲಾಗಿದೆ.

ಮತ್ತಿಬ್ಬರು ಒಬ್ಬ ಕುತ್ಕೊಂಡಿದ್ದಾರೆ ಒಬ್ಬ ನೆಡ್ಕೊಂಡು ಹೋಗುತ್ತಿದ್ದಾರೆ.

ದು ಸ್ಟೇಡಿಯಂ ಅಲ್ಲಿ ಇವೆಂಟ್ ಅನ್ನು ಕಂಡಕ್ಟ್ ಮಾಡಲಾಗಿದೆ.

ಎಲ್ಲೋ ಕಲರ್ ಜರ್ಸಿ ಹಾಕಿರೋ ಪಾರ್ಟಿಷಿಪಾಂಟ್ಸ್ ಸು ಬ್ಲೂ ಕಲರ್ ಹಾಕಿರೋರು ಗೈಡ್ ಮಾಡ್ತಿದ್ದಾರೆ.

ದೃಶ್ಯದಲ್ಲಿ ಮದ್ಯದ್ರಲ್ಲಿ ಬಂದ್ಬಿಟ್ಟು ಆರ್ಗನೈಸ್ ಮಾಡುತ್ತ ಸೆವೆಂಟಿಫಿಫ್ತ್ ಆನಿವರ್ಸರಿಯನ್ನು ಮಾಡ್ ಆಚರಿಸಲಾಗಿದೆ ಈ ಫ್ರೀ ರೂರಲ್ ಹೆಲ್ತ್ ಕ್ಯಾಂಪ್ ಅವ್ರು.

ಯಾರೋ ಒಬ್ಬರು ನೇಸಕೆಫೆ ಕಾಫಿಯನ್ನು ಅದರೊಲ್ಗಡೆ ಕಾಫಿ ಯನ್ನು ಇಟ್ಟಿಕೊಂಡು ಸುಂದರವಾದ ಪರಿಸರದಲ್ಲಿ ಇಡ್ಕೊಂಡು ದೃಶ್ಯವನ್ನು ತೆಗ್ದ್ಯೆಲಾಗಿದೆ.

ಇದು ಬಂದ್ಬಿಟ್ಟು ಒಂದು ಕಾರ್ ಕ್ಲೀನಿಂಗ್ ಅನ್ನು ಮಾಡುತ್ತಿರುವಂತ ದೃಶ್ಯ.

ಪಕ್ಕದಲ್ಲಿ ಸ್ಟೇರ್ಕೇಸ್ ಅನ್ನು ಕ್ಲೀನ್ ಮಡುತ್ತಾ ಒಂದು ಹೆಂಗಸನ್ನು ನಾವು ಇಲ್ಲಿ ಕಂಡುಬರು--

ಮೂರು ಜನರು ನಮಗೆ ದೃಶ್ಯದಲ್ಲಿ ಕಂಡುಬರುತ್ತೆ ಒಬ್ಬರು ಗೇಟ್ ಮುಂದೆ ಒಬ್ರು ಮಧ್ಯ ಫ್ಲೋರ್ ಅಲ್ಲಿ ಒಬ್ಬರು ಮೇಲ್ಗಡೆ.

ಇದು ಒಂದು ದೊಡ್ದು ಬಕಿಟು ಎರಡು--

ಇಬ್ಬರು ಮನುಷ್ಯರು ನಿಂತು ಫೋಟೋ ವನ್ನು ತೆಗೆದು ಅದರ ಮುಂದೆ ಒಂದು ದೊಡ್ದು ಪಿಸ್ ಇದ್ದಂಗೆ ಒಂದು ಹೋಲ್ಡರ್ ಅವರಿಂದ್ಗಡೆ ಎರಡು ಬೋಟನ್ನು ಹೋಗುತ್ತಿರುವುದನ್ನು ನೋಡಬಹುದು.

ಮೇಲ್ಗಡೆ ಅದು ನಿಯಮಗಳನ್ನು ಬರ್ದು ಹಾಕಿದ್ದಾರೆ.